ಮದುವೆ ಅಂತ ಹೇಳೋದು ಎಲ್ಲರ ಜೀವನದಲ್ಲಿ ಪ್ರಮುಖವಾದ ಘಟ್ಟ. ಈ ಮದುವೆ ಫಂಕ್ಷನ್ ಉಳಿದವರಿಗೆ.

ಸನ್ ಸೆಟ್ ಅಥವ ಸನ್ ರೈಸ್ ಸೂರ್ಯೋದಯ ಅಥವ ಸೂರ್ಯಾಸ್ತಾ ಎರಡು ಕೂಡ ಅಹ್ ನೋಡ್ಲಿಕ್ಕೆ ತುಂಬಾ ಸುಂದರ .

ಯಾವ್ದಾದ್ರು ವಿಷಯದ ಬಗ್ಗೆ ನಾಲೆಜ್ ಬೇಕೂಂತಾದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರು ಮೊರೆ ಹೋಗುವುದು ಬುಕ್ಕುಗಳಿಗೆ ಬಟ್ ಈಗ ಗೂಗಲ್ ಬಂದ ಮೇಲೆ --

ಇದರ ಡಿಮಾಂಡ್ಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತನೆ ಹೇಳಬಹುದು.

ಬಟ್ ಅದಕ್ಕೆ ಅದರದೆ ಆದ ತುಂಬಾ ಉಪಯೋಗಗಳಿವೆ ಅದ ಕಾರಣ ಈಗಿನ ಜನರದನ್ನು ಹೆಚ್ಚಾಗಿ ಪಾಲಿಸ್ಲಿಕ್ಕೆ ಶುರುಮಾಡಿದರೆ.